ಹಾಗು ಅಲ್ಲಿ ಒಂದು ಜೆರಾಕ್ಸ್ ಅಂಗಡಿಯನ್ನು ಕೂಡ ಕಾಣಬಹುದು.

ಹಾಗೂ ಅಲ್ಲಿ ಗಿಡಗಳನ್ನು ಕೂಡ ಕಾಣಬಹುದು.

ಅದರ ಸುತ್ತಮುತ್ತಲು ಸಾಕಷ್ಟು ಗಿಡ ಮರಗಳನ್ನು ಕಾಣಬಹುದು.

ಹಾಗೂ ಅಲ್ಲಿ ಸಾಕಷ್ಟು ಚೇರ್ ಗಳು ಹಾಗೂ ಟೇಬಲ್ ಗಳನ್ನು ಕೂಡ ಕಾಣಬಹುದು.

ಎಲ್ಲಾರ ಕೈಯಲ್ಲಿ ಒಂದು ತಟ್ಟೆಯನ್ನು ಕೂಡ ಕಾಣಬಹುದು.

ಇಲ್ಲಿ ಸಾಕಷ್ಟು ಲೈಟಿಂಗ್ಸ್ ಗಳು ಹಾಗು ಫ್ಯಾನ್ ಗಳನ್ನು ಕೂಡ ಕಾಣಬಹುದು.

ಇಲ್ಲಿ ಸಿ_ಸಿ ಕ್ಯಾಮೆರಾ ವನ್ನು ಕೂಡ ಹಾಕಿದ್ದಾರೆ.

ಅಲ್ಲಿ ಸಾಕಷ್ಟು ಲೈಟಿಂಗ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಅಲ್ಲಿ ವಿಕ್ಟರಿ ಸಿನಿಮಾ ಎಂದು ಬೋರ್ಡನ್ನು ಹಾಕಿದ್ದಾರೆ.

ಇಲ್ಲಿ ಸಾಕಷ್ಟು ಟೇಬಲ್ ಗಳನ್ನು ಕಾಣಬಹುದು.

ಹಾಗು ಅಲ್ಲಿ ಒಂದು ಕಾರನ್ನು ಕೂಡ ಕಾಣಬಹುದು.